ಇಲ್ಲಾ ನನ್ colleague ಕರದ್ರ but ನಾನ್ ಹೋಗ್ಲಿಲ್ಲ .

ಹೂಂ. . ನಮ್ ಕಡೆ ಎಲ್ಲ normal ಮಾಡ್ತಾರ ನಾಲ್ಕೈದ ದಿನ function ಇರ್ತಾವ ನಿಮ್ಮ ಕಡೆ? ನಮ್ಕಡೆನೂ ಛಲೋ ಮಾಡ್ತಾರ ನಾಲ್ಕೈದ್ ದಿನ ಮಾಡ್ತಾರ ಒಂದ್ ದಿನಾ ಅರಸಿಣ ಶಾಸ್ತ್ರಾ ಮಾಡ್ತಾರ. continuous , ಮತ್ತ ಮೆಹಂದಿ ಹಳದಿ ಶಾಸ್ತ್ರ.

ಬಳಿ ಇಡೋಸೋದ್ ಮತ್ತ ಮರ್ನೇ ದಿನ ನಿಶ್ಚಿತಾರ್ಥ ಮಾಡ್ತಾರ ಆಮ್ಯಾಗ ಮದ್ವಿ ಆತರಾ. Okay ನಮ್ ಕಡೆಲ್ಲಾ ಒಂದ್ month ಮುಂಚೇನ engagement ಮಾಡಿರ್ತಾರ ಇವೆಲ್ಲ function ಮದ್ವಿ ಹಿಂದಿನ್ ದಿನಾ ಇರ್ತವ್.

ಈಗ್ ಮತ್ತ್ ಕಸ್ತೂರಿದ್ marriage fix ಆದ್ರ್ ಹೋಗಣಂತಾ ಸೇರಿ.

ಹಾ ಹೋಗೋಣಂತ ಹೋಗೋಣಂತ ಅವರ್ದು ಬೇರೆ ತರಾ ಇರತ್ತಲಾ ನೋಡ್ದಂಗೂ ಆಗ್ತದ ಹೆಂಗಿರತ್ತಂತ.

ಹಾ ಅವರದೂ style ಬೇರೇ ಇರತಲಾ .

ಎಲ್ಲರೂ ಸೇರಿ ಒಂದಿನಾ get together party ಮಾಡೋಣಂತ ತಗೋ.

ಹಾ ಅವಾಗ್ ಆಕಿ ಮದ್ವಿ time ನ್ಯಾಗ್ನ್ get together party ನು ಆಗತ್ ಮತ್ತ್ ಮದ್ವಿನೂ ಆಗತ್ತ್ ತಗೋ.

ಆಯಿತಗೋ ನಂದು ಸ್ವಲ್ಪ work ಐತಾ.

ಹಾ ಸರಿ ಸರಿ ಆಯಿತಗೋ ನೀ work ಮಾಡ್ಕೋ ನಾನು ಇದ್ ಆಮೇಲೆ,

ನಾನ್ ಆರಾಮಾಗಿದ್ದೀನಿ ಕಣೇ, ನೀನ್ ಹೇಗಿದ್ದೀಯಾ? ಹಾ ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ಅಡ್ಗೆ ಕೆಲ್ಸ ಎಲ್ಲ ನಿನ್ದು? ಹಾ, ಈಗಷ್ಟೆ ಅಡ್ಗೆ ಆಯ್ತು. ಊಟಕ್ಕೆ ಸ್ವಲ್ಪ ಸಮಯ ಇತ್ತು, ಹಾಗೆ ನಿಂಗೆ ಕರೆ ಮಾಡುವ ಅಂತ ಅನಿಸ್ತು, ಹಾಗಾಗ್ ಮಾಡಿದೆ. ಓಹ್ ಹೌದಾ? ಹಾಗಾದ್ರೆ ನಿನ್ದು ಅಡ್ಗೆ ಕೆಲ್ಸ ಎಲ್ಲ ಬೇಗ ಮುಗೀತಾ ಅಂತ? ಹೌದು, ಇವತ್ತು ಸ್ವಲ್ಪ ಬೇಗನೆ ಅಡ್ಗೆ ಆಗಿತ್ತು. ಯಾಕೆಂದ್ರೆ ನಾನಿವತ್ತು ಕರಿಬೇವಿನ್ ಸೊಪ್ಪಿನ್ ತಂಬ್ಳಿ ಮತ್ತೆ ಸೌತೆಕಾಯಿ ಸಾಂಬಾರು ಮಾಡಿದ್ದೆ. ವಾ ಹೌದಾ? ನಂಗೆ ಎಲ್ಲ ತರದ್ ತಂಬ್ಳಿ ಅಂದ್ರೆ ತುಂಬಾ ಇಷ್ಟ. ಅದು ಆರೋಗ್ಯಕ್ಕೆ ಕೂಡ ಒಳ್ಳೇದು. ಹಾಗೆ ನಮ್ಗೆ ಅದು ಅನ್ನದ್ ಜೊತೆ ಕಲ್ಸ್ಕೊಂಡು ತಿನ್ಲಿಕ್ಕೂ ತುಂಬ ಒಳ್ಳೆದಾಗುತ್ತೆ ಅಲ್ವಾ? ಹೌದು. ನಮ್ಮನೆ ಹತ್ರ ಕರಿಬೇವಿನ್ ಸೊಪ್ಪು, ಬಸ್ಳೆ ಸೊಪ್ಪು, vitamin ಸೊಪ್ಪು ಎಲ್ಲ ಸಿಗತ್ತೆ. ಹಾಗಾಗಿ ತಂಬ್ಳಿಗಳನ್ನ ಅವಾಗವಾಗ ಮಾಡ್ತಾ ಇರ್ತೇನೆ. ಅದ್ರ ಜೊತೆಗೆ ಸಣ್ಣ್ ಸಣ್ಣ್ ತರ್ಕಾರಿ, ಹಣ್ಣುಸ ಬೆಳ್ಸಿದ್ದೇನೆ. ಅದ್ರಿಂದಾನೇ ಅಡ್ಗೆ ಮಾಡ್ತೇನೆ. ಮತ್ತೆ ದಿನಾನೂ ಅಂಗ್ಡಿಯಿಂದ ತರೋದು ತಪ್ಪತ್ತೆ ಅಲ್ವಾ? ನಿಮ್ಮನೇಲಿ ಯಾವುದೇ ತರ್ಕಾರಿ ಬೆಳ್ಸಿಲ್ವ? ಹಾ, ನಾನ್ ಕೂಡ ಕೆಲವೊಂದ್ ತರ್ಕಾರೀನ ಬೆಳ್ದಿದ್ದೀನಿ. ಆದ್ರೆ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಕಡಿಮೆ ಉಂಟು, ಹಾಗಾಗಿ ಎಲ್ಲ ತರದ್ದು ತರ್ಕಾರಿ ಬೆಳೀಲಿಕ್ಕೆ ಆಗ್ಲಿಲ್ಲ ನನ್ಗೆ. ಆ. ಮತ್ತೆ ಎಂತಂದ್ರೆ ನಾವು ಅಂಗಡಿಯಿಂದ daily ಹೋಗಿ ತಕೊಂಡ್ಬರೋದಕ್ಕಿಂತ, ಮನೆಯಲ್ಲೇ ಬೆಳ್ಸಿದ್ ತರ್ಕಾರಿ ಉಪಯೋಗಿಸಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಮತ್ತೆ ಅದಿಕ್ಕೆ ನಾವು heat ಎಲ್ಲಾ ಹಾಕಲ್ಲಲ? ಮತ್ತೆ ಆ ಆ ಇದು ಗಿಡಗಳೊಂದಿಗೆ ಸಮಯ ಕಳೆಯೊಂದ್ರಿಂದ, ನಮ್ಮ ಮನಸ್ಸಿಗೂ ಕೂಡ ಉಲ್ಲಾಸ ಸಿಗುತ್ತೆ ಅಲ್ವಾ? ಹಾ, ಮನುಷ್ಯನಿಗೆ ಹೇಗೆ ಗಾಳಿ, ನೀರು ಮತ್ತೆ ಬೆಳಕು ಎಷ್ಟು ಮುಖ್ಯವೋ, ಅಷ್ಟೇ ಆಹಾರ ಕೂಡ ಮುಖ್ಯ ಆಗತ್ತೆ. ಅದ್ರಲ್ಲೂ ತರ್ಕಾರಿಗಳಲ್ಲಿ ನನ್ಗೆ beans, carrot ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಹೆಚ್ಚಾಗಿ fiber ಮತ್ತೆ ಪೋಷಕಾಂಶ ಇರತ್ತೆ ಅಲ್ವಾ? ಈ ರೀತಿಯಾದಂತಹ, ತರ್ಕಾರಿ ಮತ್ತೆ ಹಣ್ಣು ತಿನ್ನೋದ್ರಿಂದ ನಮ್ಗೆ protein, carbohydrate, fiber ಮತ್ತು ನೀರಿನಂಶ ಹೆಚ್ಚಾಗಿ ಸಿಗತ್ತೆ, ಮತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ.

ಹೌದು. ಇವಾಗಿನ ದಿಢೀರ್ ತಿನ್ಸುಗಳ ಯುಗದಲ್ಲಿ, ನಮ್ಗೆ ಬಾಯಿಗೆ ರುಚಿ ಕೊಡೋ ಆಹಾರನೇ ಜಾಸ್ತಿ ನಾವು ಇಷ್ಟ ಪಡ್ತೇವೆ. ಆದ್ರೆ ಅದು ದುಬಾರಿನು ಹೌದು, ಹಾಗೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಹಾನಿ ಮಾಡ್ತದೆ ಅಲ್ವ ಅದು? ಹೌದು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ, ಆರೋಗ್ಯಕರವಾದ ಆಹಾರ ಸೇವನೆ ಮಾಡುವುದೂ ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗೇನೇ, ಅಂಗಡಿಯಲ್ಲಿಯೂ ಸಹ ನಾವು ಒಳ್ಳೆ ತಾಜಾ ತರಕಾರಿ, ಹಣ್ಣುಗಳನ್ನ ಆರ್ಸಿ ತರುದುಸ ಒಳ್ಳೆಯ ಅಭ್ಯಾಸ. ಇದ್ರಿಂದ ಅದನ್ನ ನಾವು ಜಾಸ್ತಿ ದಿನ ಸಂಗ್ರಹಣೆ ಮಾಡಿ ಇಡ್ಬೋದು.

ಹೌದು ಕಣೇ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ. ಅಹ್ ಉಪ್ಪು, ಸಕ್ಕರೆ ಮತ್ತೆ ಮೈದಾ ಇವೆಲ್ಲಾ ಆರೋಗ್ಯಕ್ಕೆ ನಮ್ಗೆ ತುಂಬ ಹಾನಿ ಮಾಡ್ತದೆ ಅಂತ. ಆದ್ರೆ ನಮ್ಗೆ ಇವಾಗ ಇದ್ರಿಂದ ಮಾಡಿದ ತಿಂಡಿಗಳೇ ತುಂಬ ಇಷ್ಟ ಆಗುದು ಅಲ್ವಾ? ಬೇರೆ ಎಲ್ಲ ಇಷ್ಟ ಆಗಲ್ಲ. ಹ್ಮ್, ಎಲ್ರೂನೂ ಈಗ ಸಮಯದ ಅಭಾವದಿಂದ, ಮನೆಯಲ್ಲೇ ಅಡ್ಗೆ ಮಾಡೋದ್ಕಿಂತ, ಹೊರ್ಗಡೆನೇ ಹೋಗಿ ಆಹಾರ ಸೇವನೆ ಮಾಡಕ್ಕೆ ಜಾಸ್ತಿ ಇಷ್ಟ ಪಡ್ತಾರೆ. ಅದ್ ಹೌದು. ನೀವೆಲ್ಲೂ ಹೋಗಲ್ವಾ ಹೊರಗಡೆ ಊಟಕ್ಕೆ? ನಮ್ಮನೇಲೇಲ್ರೂ ಮನೆ ಅಡ್ಗೇನೇ ಜಾಸ್ತಿ ಇಷ್ಟ ಪಡ್ತಾರೆ. ಎಲ್ಲೋ ಅಪ್ರೂಪಕ್ಕೆ ಮತ್ತೆ ವಿಶೇಷವಾದ ದಿನಗಳಲ್ಲಿ ಹೊರಗೆ ಊಟಕ್ಕೆ ಹೋಗ್ತೇವೆ. ಹೌದಾ ಸರಿ ಬಿಡು. ಮೊದ್ಲೆಲ್ಲ ಆದ್ರೆ, ಅವ್ರವ್ರೇ ವ್ಯವಸಾಯ ಮಾಡ್ತಿದ್ರು, ಅವ್ರವ್ರೇ ಬೆಳ್ದಿದ್ದು ತರ್ಕಾರಿ ಎಲ್ಲ ತಿಂತಿದ್ರು. ಹಾಗೇನೇ ಅವ್ರು ಗಂಜಿ, ರಾಗಿ ಮುದ್ದೆ ಎಲ್ಲ ತಿಂತಿದ್ರು. ಮತ್ತೆ ಅವ್ರ ಶರೀರ ಕೂಡ ಅಷ್ಟೇ ಗಟ್ಟಿಮುಟ್ಟಾಗಿ ಇರ್ತಿತ್ತು ಅಲ್ವಾ? ಹಾ ಹೌದು. ಅದಕ್ಕೇನೇ ಅವ್ರೆಲ್ಲ ನೂರ್ ನೂರೈದು ವರ್ಷ ಎಲ್ಲಾ ಬದುಕ್ತಾ ಇದ್ರು, ಆದ್ರೆ ಇವಾಗಿನ್ busy ಜೀವನದಲ್ಲಿ ಸಮಯಕ್ಕೆ ಸರಿಯಾಗಿ ಆಹಾರ ಕೂಡ ಸೇವನೆ ಮಾಡಕ್ಕೆ ಆಗ್ತಾ ಇಲ್ಲ. ಹ್ಮ್, ಮತ್ತೆ ಮೊದ್ಲೆಲ್ಲ ಆದ್ರೆ ಎಲ್ರೂ ಒಟ್ಟಿಗೇ ಕೂತ್ಕೊಂಡು ಸಂತೋಷದಿಂದ ಊಟ ಮಾಡ್ತಿದ್ರು, ಮಾತಾಡ್ಕೊಂಡು ಸಮಯ ಕಳೀತಿದ್ರು. ಆದ್ರೆ ಈಗ ನೋಡಂತೆ, ಎಲ್ಲರ ಮನೆಯಲ್ಲಿ TV ನೋಡ್ತಾನಾ, ಇಲ್ಲ mobile ನೋಡ್ತಾನಾ, ಊಟ ಮಾಡ್ತೀವಿ. ಇದ್ರಲ್ಲಿ ಯಾವ್ದೇ ರೀತಿಯ ಸಂತೋಷ ಕೂಡ ನಮ್ಗೆ ಸಿಗಲ್ಲ.

ನೀನ್ ಹೇಳಿದ್ ಸತ್ಯ. ನಾವು ತಿನ್ನೋ ಆಹಾರ ಮನಸ್ಸಿಗೆ ಖುಷಿನೂ ಕೊಡ್ಬೇಕು, ಮತ್ತೆ ಆರೋಗ್ಯಕ್ಕೂ ಹಿತನೂ ಆಗಿರ್ಬೇಕು. ನಮ್ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಸೇವನೆ ಮಾಡ್ಬೇಕು. ಹೊಟ್ಟೆ ತುಂಬುವಷ್ಟೆಲ್ಲ ಊಟ ಮಾಡ್ಬಾರ್ದು. ಅದ್ರಿಂದ ಅಜೀರ್ಣ ಸಮಸ್ಯೆ ಕೂಡ ಆಗುತ್ತೆ. ಹಾ ಹಾ, ಈ ರೀತಿ ಆರೋಗ್ಯ ಸಮಸ್ಯೆ ಮಾಡ್ಕೊಂಡ್ರೆ, ನಮ್ಗೇನೆ ಮುಂದೆ ಹೆಚ್ಚು ತೊಂದ್ರೆ ಅಲ್ವಾ? ಆದ್ರಿಂದ ನಾವು ಆಹಾರವನ್ನು ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿ use ಮಾಡ್ಕೊಂಡು,. ಅಹ್ waste ಮಾಡದೇ ಬಳ್ಸೋದೇ ಉತ್ತಮ ಅಲ್ವಾ? ಮತ್ತೇನ್ ವಿಷ್ಯ ಗೊತ್ತಾ? ನಾವು ಊಟಕ್ ಮೊದ್ಲು, ಮೂ~ ಮೂವತ್ ನಿಮ್ಷ ಮೊದ್ಲು ಒಂದ್ ಲೋಟ ನೀರ್ ಕುಡಿಬೇಕು. ಇದ್ರಿಂದ ನಮ್ಗೆ ಜೀರ್ಣಕ್ರಿಯೆ ಕೂಡ ತುಂಬ ಸುಲಭವಾಗಿ ಆಗುತ್ತೆ. ಹಾ ಹೌದು, ಅದ್ರ ಜೊತೆಗೆ ಆಹಾರ ಸೇವನೆಯ ನಂತ್ರನೂ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಓಡಾಡಿ, ವ್ಯಾಯಾಮ ಮಾಡ್ಬೇಕು. ಅದ್ರಿಂದ ಆಹಾರ ಕೂಡ ಸುಲ್ಭವಾಗಿ ಪಚನ ಆಗುತ್ತೆ, ಮತ್ತೆ ಬೊಜ್ಜು ಕೂಡ ಬರೋದಿಲ್ಲ. ಹಾ ಸರಿ ಕಣೇ, ಹಾಗಾದ್ರೆ ಆಹಾರದ್ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೂ ತುಂಬ ವಿಷಯಗಳು ಇದೆ. ಅದೆಲ್ಲ ಮುಗ್ಯುದೇ ಇಲ್ಲ. ನನ್ಗೆ ಈಗ ಅಡ್ಗೆ ಮಾಡ್ಲಿಕ್ಕೆ time ಆಯ್ತು. ನಾನ್ ನಿನ್ಗೆ ಮತ್ತೆ call ಮಾಡ್ತೇನೆ ಆಯ್ತಾ? ಸರಿ ಆಯ್ತು, ಮತ್ತೆ .

ಈಗ ಎಲ್ಲಾ ಮದುವೆದ್ದು ಇದು ಸಮಯ ಆದ್ರೆ ಈಗ ಸ್ವಲ್ಪ ಸಮಯದಿಂದ ಮದುವೆ ನಡೆಯುವುದಿಲ್ಲ ಅಂತ ಎಲ್ಲಾ ಹೇಳ್ತಿದ್ದಾರೆ. ನಾವು ಈಗ ಒಂದು ಎರಡು ತಿಂಗಳ ಹಿಂದೆ ಬಾಂಬೆ ಬಾಂಬೆಯಲ್ಲಿ ನನ್ನ ಮಾವನ ಮಗನ ಮದುವೆ ಇತ್ತು. ಆ ಮದುವೆಯಲ್ಲಿ ನಾವು ತುಂಬಾ ಅಂದ್ರೆ ತುಂಬಾ ತುಂಬಾ ಸಮಯದಿಂದ ಮದುವೆಯದ್ದು shopping ಗೆ ಹೋಗುದು ಅದು ಇದು ಅಂತ ಅದರಲ್ಲೇ ಒಂದು ಎರಡು ತಿಂಗ್ಳು ನಮ್ದು ಸಮಯ ಕಳೆದಿದ್ದೇವೆ. ತುಂಬಾ ಅಂದ್ರೆ ಮದುವೆ ಅಂದ್ರೆ ನಮ್ಮ ಮನೆಯ ಮದುವೆ ಆಗೇ ನಾವು ಅಷ್ಟು ಸಂತೋಷದಿಂದ ಅಹ್ ಸಮಯ ಕಳಿತಿದ್ವಿ ಮದ್ವೆ ಅದ್ದು ಬಟ್ಟೆ ತೆಗಿಲಿಕ್ಕೆ ಹೋಗುದು. ಅದಕ್ಕೆ ಬೇಕಾದ ಎಲ್ಲಾ ಸಾಮಾನುಗಳನ್ನು ತ~ ತಂದು ಎಲ್ಲಾ matching matching ಹಾಕಿಕೊಂಡು ಹೋಗ್~ ಹೋಗ್ಲಿಕ್ಕೆ ಎಲ್ಲಾ ನಾವು ನಮ್ದು. ready ಮಾಡ್ಕೊಳ್ತಿದ್ವಿ ಮದುವೆಯ ಊರಿನಿಂದ ಸಹ ಎಲ್ರೂ ಮದುವೆಗೆ ಎಲ್ಲಾ ಬರುವವರಿದ್ರು ಊರಿನಿಂದ ಎಲ್ಲಾ ಬಂದವರಿಗೆ ಇರ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ರು. ಎಲ್ರೂ ಎರಡು ಮೂರು ದಿನ ತುಂಬಾ ಅಂದ್ರೆ ತುಂಬಾ ಇದೇ ಅಂದ್ರೆ ಸಂತೋಷದಿಂದ ಇದ್ವಿ. ನಮ್ದು ಮಾದ್ರೆಂಗಿ ಯಲ್ಲಿ ಹ್ಮ್ dance dance ಕಾರ್ಯಕ್ರಮಸ ಇತ್ತು ಅದ್ರದ್ದು ತಯಾ~ ಎಲ್ಲಾ ತಯಾರಿಯನ್ನು ಒಂದ್ ಎರಡ್ ತಿಂಗ್ಳಿಂದಲೇ ನಾವು ಮಾಡ್ಲಿಕ್ಕೆ ಶುರು ಮಾಡಿ. ಅದ್ರದ್ದು practice ಅದು ಇದು ಅಂತ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ಮದ್ವೆ ಅಂದ್ರೆ ಬೇಗ ನಮ್ಗೆ ಮದುವೆ ದಿನಸ ಹಾಗೆ ತುಂಬಾ ಬೇಗ ಹೊರಡ್ಲಿಕ್ಕೆ ಇತ್ತು ತುಂಬಾ ದೂರ ಇತ್ತು ಮದ್ವೆ. ಹಿಂದಿನ ದಿನವೇ ಎಲ್ಲಾ ಎಲ್ರೂ ready ಎಲ್ಲ ಮಾಡಿ ನಮ್ದು ಸೀರೆ ಅದು ಇದು ಎಲ್ಲಾ ತಂದು ಅದ್ರದ್ದೆಲ್ಲಾ. ಅದಕ್ಕೆ ಬೇಕಾದ matching matching ಎಲ್ಲಾ ಮಾಡಿ ಬೆಳಿಗ್ಗೆ ಬೇಗ ಎದ್ದು ready ಆಗಿ ಬೇಗ ಅಲ್ಲಿಂದ ಅಂದ್ರೆ ಸುಮಾರು ದೂರ ಇತ್ತು ನಮ್ಗೆ ತಯಾರು ಮಾಡ್ಲಿಕ್ಕೆ. beauty parlor ನವರೆಲ್ಲ ಬೇಗ ಐದು ಗಂಟೆಗೆ ಬಂದು ready ಆಗಿ ನಿದ್ದೆ ಅದು ಎಲ್ಲಾ ಏನು ಇಲ್ಲದೆ ಮದುವೆಗೆ ಒಂದು ನಮ್ಗೆ. ಅಂದ್ರೆ ಅದ್ರದ್ದು ನಮ್ಗೆ ಇದು ಅರಿವೇ ಇಲ್ಲ ನಿದ್ದೆ ಇಲ್ಲ ಅದು ಇಲ್ಲಂತ ಒಟ್ಟಿಗೆ ಮದ್ವೆದು ಒಂದು ಅಹ್ ಆ ದಿನ ಒಂದು ನಾವು enjoy ಮಾಡುವ ಅಂತ ಸಮಯ ತೆಗಿತಿದ್ವಿ. ಮದ್ವೆ ಮದ್ವೆಗೆ ready ಆಗಿ ಎಲ್ಲ ಒಳ್ಳೆ ಮಾಡಿ ತಲೆಗೂದ್ಲು ಸೀರೆ ಎಲ್ಲಾ ಉಟ್ಟು ಹೋಗಿ ಅಲ್ಲಿ ನಾವು ಹೋಗಿ ಅಲ್ಲಿಸ ಹಾಗೆ ಮದ್ವೆ ತುಂಬಾ ಅಂದ್ರೆ ತುಂಬಾ. grand ಆಗಿತ್ತು ಎಲ್ರೂ ಅಂದ್ರೆ ಎಲ್ಲಾ ನಮ್ಮ ಸಂಬಂಧಿಕರೆಲ್ಲಾ ಸಿಗದ್ದಿದ್ದವರೆಲ್ಲ ಅಲ್ಲಿ ಸಿಕ್ಕಿ. ನಾವೆಲ್ಲಾ ಒಟ್ಟು ಸೇರಿ ತುಂಬಾ ಎ~ ಎಷ್ಟೋ ಸಮಯದಿಂದ ಸಿಕ್ಕಿ ಸಿಕ್ಕದವರಲ್ಲೆಲ್ಲ ಸಿಕ್ಕಿ enjoy ಮಾಡಿದ್ದೇವೆ. ಮದುವೆಯ ಊಟ ಇರ್ಲಿ ಏನೇ ಇರ್ಲಿ ಎಲ್ಲಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಗಮ್ಮತ್ ಆಗಿತ್ತು ಅಲ್ಲಿಂದ ಮ~ ಮದ್ವೆ ಆದಮೇಲೆ ಮದ್ವೆಗೆ ಹೋಗುವ ತನಕ ಅಂದ್ರೆ ಒಂದು ಇದು ಹುಮ್ಮಸ್ಸು. ಮತ್ತೆ ಮದ್ವೆ ಮುಗ್ದಾದ್ಮೇಲೆ ಮದ್ವೆಯಿಂದ ಮನೆಗೆ ಬರುದು ಅದುವೇ ಬಂದ ಮೇಲೆ ಎಲ್ರಿಗು ಮತ್ತೆ ಗೊತ್ತಾಗ್ತದೆ ಮದ್ವೆದ್ದು ಅಂದ್ರೆ ಅಷ್ಟು ದಿನದ ಒಂದು. ಆಯಾಸ ಮತ್ತೆ ಗೊತ್ತಾಗ್ತದೆ ಮನೆಗೆ ಬಂದು ಸಾಕಪ್ಪ ಸಾಕು ಮದುವೆ ಅಂತ ಆಗ್ತಿತ್ತು ಈಗ ಇನ್ನು ನಮ್ದು ಒಂದು ಮದುವೆ ಆಯ್ತು family ಅಲ್ಲಿ ಇನ್ನು ಇನ್ನೊಂದು ಮದ್ವೆಗೆ ಒಂದು ಮದ್ವೆಯಾದ. ಇನ್ನು ಇನ್ನೊಂದು ಮದ್ವೆ ಈಗ ಪುನಾ ಬರ್ತಿದೆ ಇನ್ನಾ ಅದ್ರದ್ದು ನಮ್ಗೆ ತಯಾರಿ ಶುರು ಮಾಡ್ಲಿಕ್ಕಿದೆ ಇದೆ ಅದು ಸಹ ಸಧ್ಯದಲ್ಲೇ ಇದೆ. ಅವರದ್ದು shopping ಹೋಗುದು ಮತ್ತೆ ಎಲ್ಲ ಪುನಃ dance practice ಅದು ಇದು ಅಂತ ಅದರಲ್ಲೇ time ಅನ್ನೋದು ಎಲ್ಲಾ ಹೋಗ್ತದೆ. ಅದಕ್ಕೆ ಪುನಃ ಎಲ್ಲಾ ಊರಿನಿಂದ ಪುನಃ ಎಲ್ಲಾ ಬರ್ತಾರೆ ಪುನಃ ಎಲ್ಲಾ ಒಟ್ಟು ಸೇರ್ತಾರೆ ಪುನಃ ನಾವು ಪುನಃ ಎಲ್ಲಾ ಒಟ್ಟು ಸೇರಿ ಪುನಃ enjoy ಮಾಡುವಂತ ಸಮಯ ಇನ್ನು ದೂರ ಇಲ್ಲ. ಈಗ ಒಂದು ಏನು ಎರಡು ತಿಂಗ್ಳು April April ತನಕ ಮದ್ವೆ ದಿನ ಎಲ್ಲ ಒಳ್ಳೆದಿಲ್ಲ ಹೇಳ್ತಿದ್ದಾರೆ. ಮದ್ವೆ ಅದ್ರ ಒಂದು ಪುನಃ ಮದ್ವೆದು ಇದು ಎಲ್ಲಾ ಪುನಃ start ಆಗ್ತದೆ ಮದುವೆ season . ಮತ್ತೆ ಮಕ್ಳಿಗೆಸ ಹಾಗೆ ತುಂಬಾ ಇಷ್ಟ ಆಗ್ತದೆ ಮದುವೆ function ಅದು ಇದು ಅಂತ ಹಾಗೆ ಮದ್ವೆದು ಒಂದು ಇದು. ಮೊದ್ಲಿನ್~ ಮೊದಲಿನ ಹಾಗೆ ಈಗ ಮದ್ವೆ ಅಲ್ಲ ಈಗ ಎಲ್ಲಾ ಮದ್ವೆದ್ದು ಉ~ ರೀತಿ ರಿವಾಜು ಕೆಲವು ಕಡೆಯಲ್ಲಿ ಒಂದು ತರ ಆದ್ರೆ ಇನ್ನೊಂದು ಕಡೆಯಲ್ಲಿ ಒಂದು ತರ ಇರ್ತದೆ.

ಹಾ ಊಟ ಎಲ್ಲಾ ಆಯ್ತು, ಊಟ ಆಗಿ ಒಂದು ಗಂಟೆ ಆಯ್ತು. ನಿಮ್ದ್ ಆಯ್ತಾ?

ಊಟಕ್ಕೆ ಅದೇ ಬಟಾಟೆ ಸಾಂಬಾರ್, ಮತ್ತೆ ಗೊಜ್ಜು ಮಾಡಿದ್ರು.

ಹಾ ತೊಂದ್ರೆ ಇಲ್ಲ, hostel food ಅಲ್ಲ.

ಮತ್ತೆ ಹೇಗೆ ನಿಮ್ಮ ಕಡೆಯೆಲ್ಲ ಈಗ January month ಈಗ ಎಲ್ಲಾ.

ಹೌದು ಹೌದು, ಹಬ್ಬಗಳು ತುಂಬಾ ಉಂಟು.

ಹೌದ್, ಅದೇ ಈಗ January ಹದಿನಾಕಕ್ಕೆ ಮಕರ ಸಂಕ್ರಾಂತಿ ಉಂಟಲ್ಲ, ನಿಮ್ಮ ಕಡೆ ಎಲ್ಲಾ ಹೇಗೆಲ್ಲಾ ನೀವು ಆಚರಣೆಗಳನ್ನೆಲ್ಲ ಮಾಡ್ತೀರಿ?

ನಮ್ಮಲ್ಲಿ ದೇವಸ್ಥಾನದಲ್ಲಿ ಪೂಜೆಯೆಲ್ಲ ಇರ್ತದೆ.

ಮತ್ತೆ ಅಯ್ಯಪ್ಪ ಮಾಲೆ ಹಾಕಿದವರ ಭಜನೆ ಮಂಡಳಿದೆಲ್ಲ ಕಾರ್ಯಕ್ರಮ ಎಲ್ಲಾ ಇರ್ತದೆ.